ಈಗ ಈ ಬೈಕ್ ಇನ ಬೆಲೆ ಮೂರೂ ಲಕ್ಷ ವಾಗಿದೆ ಇದು ವೊಂದು ಸುಂದರವಾದ ಬೈಕ್ ಈಗ ಎಲ್ಲ ಹುಡುಗರಿಗೂ ಈ ಬೈಕ್ ಎಂದರೆ ತುಂಬ ಇಷ್ಟ.

ಬುದ್ಧಿ ಚುರುಕಾಗುತ್ತದೆ ನಾವು ತುಂಬಾ ಶಾರ್ಪ್ ಆಗುತ್ತೇವೆ. ಮೀನು ತಿನ್ನುವುದು ತುಂಬಾ ಆರೋಗ್ಯ ಉತ್ತಮ ಆದರೆ ಮೀನು ತಿನ್ನುವಾಗ ಹುಷಾರಾಗಿ ತಿನ್ನಬೇಕು ಮುಳ್ಳುಗಳು ಇರುತ್ತದೆ.

ಇದು ಒಂದು ಬಸ್ ಸ್ಟಾಂಡ್ ನ ಚಿತ್ರಣದ ರೀತಿ ನಮಗೆ ಕಾಣುತ್ತಿದೆ ಏಕೆ ಎಂದರೆ ಇಲ್ಲಿ ಎರಡು ಬಸ್ಗಳು ನಿಂತಿದ್ದಾವೆ ಆದರೆ ಯಾವುದೇ ರೀತಿಯ ಬಸ್ ಸ್ಟಾಂಡ್ ಕೋಡಾ ನಮಗೆ ಕಾಣಿಸುತ್ತುಲಾ ..

ಎಲ್ಲರೂ ಕಾಲೇಜ್ ಹುಡುಗರು ಈ ಬಸ್ಸಿಗೆ ಹೋಗಲು ಕಾಯುತ್ತಿದ್ದಾರೆ ವ್ಯಕ್ತಿಗಳು ಕಾಯುತ್ತಿದ್ದಾರೆ ಮತ್ತೆ ಇಲ್ಲಿ ವಾಹನಗಳು ಇದೆ ಬಿಲ್ಡಿಂಗ್ ಇದೆ.

ಇದು ಚರ್ಚಿನ ಚಿತ್ರವಾಗಿದ್ದು ಈ ಚರ್ಚಿನಲ್ಲಿ ಎಲ್ಲರೂ ಒಳಗಡೆ ಹೋಗುತ್ತಿದ್ದಾರೆ ಇದು ಮುಂದಿನ ಎಂಟರ್ ಬಾಗಿಲಾಗಿದ್ದು ಮೊದಲ ಎಂಟ್ರೆನ್ಸ್ಎ್ಲು್ ಬಾಗಿಲು ಆಗಿದ್ದು ಈ ಮೂಲಕವೇ ಎಲ್ಲರೂ ಚರ್ಚಿನ ಒಳಗಡೆ. ಹೋಗಬೇಕು ಈ ಭಾಗದಿಂದ ಒಳಗಡೆ ಹೋಗಬೇಕು.

ಅದರ ಮೂಲಕವೂ ಕೂಡ ಮಕ್ಕಳು ಜಾರುಬಂಡೆ ಆಟವನ್ನು ಆಡುತ್ತಾರೆ ತುಂಬಾ ಸುಂದರವಾಗಿ ಮಕ್ಕಳು ಆಟವನ್ನು ಆಡುತ್ತಿದ್ದಾರೆ ಮೂರೂ ಮುದ್ದಾದ ಮಕ್ಕಳು ಇಲ್ಲಿ ಕುಳಿತುಕೊಂಡಿದ್ದಾರೆ.

ಮಿರರ್ ನ ಮೂಲಕ ಅವನ ಭಾವಚಿತ್ರವನ್ನು ಸೆರೆಹಿಡುತ್ತಿದ್ದಾನೆ. ಜಿಮ್ಮಿ ನಲ್ಲಿ ಇನ್ನೂ ಕೆಲವು ವ್ಯಕ್ತಿಗಳು ಇದ್ದಾರೆ ಆ ವ್ಯಕ್ತಿಗಳು ಯಾರು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಒಬ್ಬ ವ್ಯಕ್ತಿ ಕೂಡ ಕಾಣಿಸ್ತಾ ಇದ್ದಾನೆ.